ಇದು ನೋಡಲು ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದಾಗಿದೆ

ನೋಡಲು ಅಲ್ಲಿ ಆಸಿ ಮಕ್ಕನು ಅಡಚಿ--

ಈ ಚಿತ್ರದಲ್ಲಿ ಕಂಡು ಬರುವ ಚಿತ್ರವೇನೆಂದರೆ ಅಲ್ಲಿ ಒಂದು ಕಾರ ನ್ನು ರಿಪೇರಿ ಮಾಡ್ತಿದ್ದಾರೆ

ಅಲ್ಲಿ ಜನರು ಇದಾರೆ ನೋಡಲು ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು.